ಓಪನ್ ಮಾಡಿದ್ದಾರೆ ಬಾಗಿಲಿಗೆ ನೀರನ್ನ ಹಾಕಿ ರಂಗೋಲಿಯನ್ನ ಹಾಕಿದ್ದಾರೆ ಅಕ್ಕ ಪಕ್ಕದಲ್ಲಿ ಎಲ್ಲಾ ಬಾಗಲ್ ಹಾಕಿದಾರೆ.

ಇಲ್ಲಿ ಎರಡು ಕಾರ ಗಳು ನಿಂತಿವೆ ಹ್ಮ್ಮ್ ಮತ್ತೆ ಇಲ್ಲಿ ಇದೊಂದು ರೋಡ ಲ್ಲಿ ಆಹ್ ಯಾರು ಜನಗಳು ಕಾಣಿಸ್ತಿಲ್ಲಾ ಹಿಂದುಗಡೆ ಒಂದು ಕಾರ್ ನಿಂತಿದೆ.

ಇದೊಂದು ದೊಡ್ಡ ಡುಮ್ಮ ವ್ಯಕ್ತಿಯ ಸ್ಟ್ಯಾಚುವನ್ನು ಕಟ್ಟಿದ್ದಾರೆ ಮತ್ತೆ ಒಂದು ಆಟ ಆಡಲು ಒಂದು ದೊಡ್ಡದು ಎತ್ರವಾಗಿರೋದು ಹಿಂದ್ಗಡೆ ಒಂದ್ ಮರ ಬೆಳ್ಸಿದ್ದಾರೆ.